ನಾಳೆದಿದು ಟ್ಯಾಂಕ್ ಅದ್ ಟ್ಯಾಂಕ್ ಮತ್ತೆ ಮೊಗಲ್ ನೋಡು ಮೊಗಲನುರುಗೆ ಇದು ಆಗೆವೆ .

ಬ್ಲೂ ಕಲರ್ ವೈಟ್ ಗಾಡಿ ಇದೆ.

ಇದು ಒಂದು ಫಾಲ್ಸು ಫಾಲ್ಸ್ ತುಂಬಾ ನೀರಿವೆ .

ನೀರಿನ ಮೇಲಿರೋದು ನೀರು ಸರಾಗಿ ಚನ್ನಾಗಿ ಬೀಳುತ್ತದೆ.